ಮತ್ತು ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ.

ಅದರ ಮೇಲುಗಡೆ ರಾಜು ಎಲೆಕ್ಟ್ರಿಕ್ ಬೋರ್ಡ್ ಬರೆದಿಂದ ಹಾಕಿದಾರೆ.

ಅದರ ಮೇಲುಗಡೆ ಕೆಲವು ವಸ್ತುಗಳನ್ನು ಇಕ್ಕಿದ್ದಾರೆ.

ತ್ತೊಂದು ದಾರ ಕೂಡ ಕಂಡು ಬರ್ತಿದೆ.

ಹಲವು ಬಿಳಿ ಬಣ್ಣದ ಪರ್ದೆಗಳು ಕೂಡ ಕಂಡು ಬರ್ತಿದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೊಂದು ಕಟ್ಟಡವನ್ನು ಕಂಡು ಬರ್ತಾ ಇದೆ.

ಕಪ್ಪು ಬಣ್ಣದ ಸಾಕಷ್ಟು ಫ್ಯಾನ್ ಗಳನ್ನು ಹಚ್ಚಿದ್ದಾರೆ.

ಬೋರ್ಡಿನ ಮೇಲೆ ಕೆಲವು ಆಟೋ ಗಳ ಚಿತ್ರಗಳು ಕೂಡ ಅಳಸಿದ್ದಾರೆ.

ಮತ್ತು ಕಪ್ಪು ಬಣ್ಣದ ವೈರಿ ನ ದಾರವು ಕಂಡುಬರ್ತದ --

ಇಲ್ಲಿ ಸಾಕಷ್ಟು ಸಣ್ಣ ಮಕ್ಕಳು ಡಾನ್ಸ್ ನ್ನು ಕಲಿತಾಇದ್ದಾರೆ.